ಅದರ ಕಲರು ಬ್ರೌನ್ ಇರತೈತಿ ಮತ್ತೆ ಆದ ಚಿಕ್ಕ ಚಿಕ್ಕದಾದ ಹುಬ್ಬುಗಳು ಇರುತ್ತವೆ

ಇಲ್ಲಿ ಒಂದು ಕಲ್ಯಾಣ ಮಂಟಪ ಇರ್ತದ. ಅದರಲ್ಲಿ ಅಹ್ ಎಲ್ಲಾ ಶೃಂಗಾರವನ್ನು ಮಾಡಿರ್ತಾರ. ರೈ ಲೈಟ್ ಇನ ಅರೇಂಜ್ಮೆಂಟ್ ಹಾಕಿರ್ತಾರ. ಮತ್ತ ಎರಡ ಕುರ್ಚಿಗಳನ್ನು ಇಟ್ಟಿರ್ತಾರ.

ಅಹ್ ಇದು ಹಸಿರಾದ ಗಿಡಗಳು ಇರ್ತಾವ ಅಹ್ ಇದರಲ್ಲಿ ಗೋಧಿ ಅಥವಾ ಅಹ್ ಬೆಳೆಗಳನ್ನು ಬೆಳೆಯುತ್ತಾರೆ.

ನಾನಾ ತರದ ಪೈಂಟ್ ಗಳಿಂದ ಹಾಗೂ ಬಿಳಿಯ ಹಾಗೂ ಹಳದಿ ಕಲರ ನಿಂದ ಪೈಂಟ್ ಗಳನ್ನು ಮನೆಗಗೆ ಹಚ್ತಾ ಇರ್ತಾರ.

ಹಾಗೂ ಉಹ್ ಇಸ್ತ್ರಿ ಹೊಡೆಯುವ ಆಹ್ ಶಾಪಗಳು ಇರ್ತವ ಮತ್ತು ಇಲ್ಲಿ ನಾನಾ ರೀತಿಯಾದ ಬ್ರಾಂಡ್ ಗಳಿಂದ ಕೂಡಿದ ಒಂದು ಎಲೆಕ್ಟ್ರಾನಿಕ್ ಅಂಗಡಿಯಾಗಿರುತ್ತದೆ.

ಮತ್ತು ಇದ್ ಒಂದು ದೊಡ್ಡವಾದ ಮೈದಾನ ಇರ್ತದೆ ಅದರ ಪಕ್ಕ ದಲ್ಲಿ ಒಂದ್ ದೊಡ್ದು ಬಿಲ್ಡಿಂಗ್ ಇದು ಮಕ್ಕಳು ಆಟವನ್ನು ಆಡುತಿರುತ್ತಾರೆ.

ಇದೊಂದು ಸುಂದರವಾದ ಹೂವುಗಳಿಂಗ ಶೃಂಗರಿಸಿದ ಆಹ್ ಆಹ್ ಶೃಂಗರಿಸಿದ ಮನೆ ಆಗಿರುತ್ತದೆ. ಇಲ್ಲಿ ನಾನಾತರದ ಫಲಪುಷ್ಪಗಳಿಂದ --